ಹೌದೌದು, ಭಜನೆ ಎಲ್ಲ ಇರ್ತದೆ ಅಲ್ಲ ರಾತ್ರೆಯಿಡೀ ದಿವಸ ರಾತ್ರಿಯೆಲ್ಲಾ ಇರ್ತದೆ ಭಜನೆ ಎಲ್ಲ.

ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಹೇಗಿರ್ತದೆ? ಅದು full ಎಂತ ಹೇಳಿದ್ರೆ ಛದ್ಮವೇಷ ಹಾಕಿ ಎಲ್ಲ ಇರ್ತದೆ ಅಲ್ಲ, ಮಕ್ಕಳಿಗೆ ಎಲ್ಲ ಮಾಡಿ, ದೇವಸ್ಥಾನದಲ್ಲಿ ಅದು ಸಹ ಸ್ಪರ್ಧೆ ಎಲ್ಲ ಆಗ್ತಾ ಇರ್ತದೆ ಅಲ್ಲ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಚತುರ್ಥಿ ಒಟ್ಟಿಗೆ ಒಟ್ಟಿಗೆ ಆಗ್ತಾ ಇರ್ತದೆ. ಹೌದು, ನೀವು ಕೃಷ್ಣಮಠಕ್ಕೆ ಹೋಗ್ತೀರಾ ಅಲ್ಲ ಮನೆಯಲ್ಲೇ ಆಚರಿಸುವುದಾ ನೀವು. ನಾವು ಹೀಗೆ ಎಂತ ಹೇಳಿದ್ರೆ ದೇವಸ್ಥಾನಕ್ಕೆ ಆಗ ಹೋಗಿ ಹೋಗಿ ಆಚರಿಸುವುದು ಅಂದ್ರೆ.

ಅಲ್ಲಿ ಆ ಸ್ಪರ್ಧೆಗಳು ಆಗ್ತದೆ, ನಾವು ಸ್ಪರ್ಧೆ ಅಲ್ಲಿಯೇ ನಾವು ತುಂಬಾ ಸಮಯ ಇದು ಕಳಿತೇವೆ.

ಹೌದು, ಸರಿ ಎಂತಾ ನಂಗೊಂದು call ಬರ್ತಾ ಉಂಟು ಆಯ್ತಾ ನಾನು cut ಇಡ್ಲ ಮತ್ತೆ ಮಾಡ್ತೇನೆ.

ಹ ನಂದು ಆಯ್ತು, ನಾನ್ duty ಅಲ್ಲಿ ಇದ್ದೇನಾ.

ಹಾ ಹಾಗೆ, ಮತ್ತೆ ಮನೇಲೆಲ್ಲಾ ಹೇಗಿದ್ದಾರೆ?

ಮನೇಲೆಲ್ಲಾ ಅರಾಮ್ ಇದ್ದಾರೆ, ನಿಮ್ ಮನೇಲಿ? ಹ್ಮ್, ಹೇಯ್ ಹ ನಮ್ ಮನೇಲಿಸ ಎಲ್ಲಾ ಆರಾಮ ಇದ್ದಾರೆ, ಮೊನ್ನೆ ನೀನ್ ಹೇಳ್ತಿದ್ದೀಯಲ್ಲ ಕಾಲ್ ಸರಿ ಇರ್ಲಿಲ್ಲ ಅಂತ ಸರಿ ಆಯ್ತಾ?

ಸರಿ ಆಯ್ತು ಮಾಡುದು, ಎಲ್ಲಾ important ಟೆ ಅಲ. ಅದೆ ಈಗ ಎಂತ ಮನೇಲಿ ಒಂದು ಗಾಡಿ ಹಾಳ್ ಅದ್ರೆಸ ಭಯಂಕರ ಕಷ್ಟ ಆಗುದು ಅಲ್ವಾ.

ನಂಗೆಸ ಹಾಗೆ, ನಂದು scooty ಮೊನ್ನೆ ಸ್ವಲ್ಪ ಹಾಳ್ ಆಗಿತ್ತು ಆಯ್ತಾ, ಮತ್ತೆ service ಗೆಲ್ಲಾ ಇಟ್ಟೆ ನಾನು.

ಈಗ ಪರ್ವಾಗಿಲ್ಲ, ಸರಿ ಉಂಟು ಅದು ಹಾಗೆಯ ನಮ್ಗೆ ನಮತ್ರ ಒಂದು ಗಾಡಿ ಉಂಟು ಅಂತ ಆಗುವಾಗ vehicle ಉಂಟು ಅಂತ ಆಗುವಾಗ ಅದು ಕೈ ಕೊಟ್ರೆ ತುಂಬಾ ತುಂಬಾ ಇದಾಗುದು, ಏನೋ ಕಳ್ಕೊಂಡಾಗೆ ಅಗುದು ಎಷ್ಟು important ಆಗಿದೆ ಅಲ ವಾಹನಗಳು ಈಗ. ಹೌದು. ಎಲ್ಲಾದ್ರೂ urgent ಇದ್ರೆಸ ಹೋಗ್ಬೇಕಲಾ. ಹೌದು ಹೌದು ಎಷ್ಟು ನಡ್ಕೊಂಡು ಹೋಗತಿದ್ ಹೌದು.

ನಡ್ಕೊಂಡು ನಡ್ಕೊಂಡು ಎಷ್ಟು ಹೋಗ್ತಿದ್ರು, ಒಬೋ ನಮಗೆ ಈಗ ಒಂದು ಗಾಡಿ ಕೈ ಕೊಟ್ರೆ ಮಂಡೆ ಮೇಲೆ ಕೆಳಗೆ ಆಗ್ತಾದೆ ಮಾರ್ರೆ ಷೆ.

ಎಂತ ತುಂಬ ಸಲ ಅಯ್ತಲ್ಲ ನಿಂದದು ಗಾಡಿ ರಿಪೇರಿಗೆ ಕೊಟ್ಟದ್ದು, ಎಂತ change ಮಾಡುವ ಅಂದಾಜು ಎಂತಾದ್ರೂ ಉಂಟಾ ಹೇಗೆ.

offer ಎಲ್ಲ ಬಂದ್ರೆ exchange ಮಾಡಿ.

ಅದೇ ಅದೇ, ಇನ್ನು ಯುಗಾದಿ time ಅಲ್ಲಿ ಒಳ್ಳೆದಾ ಅಂತ, ತೆಗಿಬೋದು ಅಂತ ಅನಿಸ್ತದೆ ನನ್ಗೆ.

ಅಲ್ಲ ಹ್ಮ್, ನಾನ್ಸ ಅದೆ ನಂದು scooty change ಮಾಡುವ ಅಂತ ಇದ್ದೇನೆ ತುಂಬ ಹಲತ್ ಆಯ್ತಾ, . ನಾನ್ ಎಷ್ಟು ಒಂದು two-three years ಆಯ್ತು, ಅದು ಎಷ್ಟಾದ್ರೂ ಅಷ್ಟೇ ಅಲ trend ಮುಗಿಯುದೆ ಅಲ, ಒಂದ್ year year ಗೆ change ಆಗ್ತಾ ಇರ್ತದೆ ಅಲ. ಹ್ಮ್, ಹೌದು ಈಗ ಹೊಸತೆಲ್ಲ ಬಂದಿದೆ ಅಲ ಯಮಹ. ಹ್ಮ್, ಹೌದು ಹೌದು ಅದೆಂತ ಗೊತ್ತ ಎಲ್ಲ ವಾಹನದ middle ಅಲ್ಲಿ ನಮ್ಮದೊಂದು ಗಾಡಿ ಹೋಗುವಾಗ ಉಂಟಲ, ಎಲ್ಲಾ ಹೊಸ ಹೊಸ model ಅಲ ನಮ್ದು ಅಯ್ಯೊ ನಮ್ದು ಇನ್ನು ಹಳತ್ತಾ, ನಾವ್ ಇನ್ನು update ಯೇ ಆಗಿಲ್ವ ಅಂತ ಅನಿಸ್ತದೆ ಅಲ್ವ.

ಹೌದೌದು, ಎಂತೆಲ್ಲಾ ಗಾಡಿ ಮರ್ರೆ ನಮುನೆ ನಮುನೆದು ಬಂದಿದೆ, ನಾವೆಲ್ಲ ಇರುವಾಗ ಎಂತ ಸಣ್ಣ ಸಣ್ಣದು scooty ಒಂದೇ brand ಈಗ scooty ಅಲ್ಲಿ ಸಮೇತ brand brand, car ಅಲ್ಲಿ ಕೂಡ ಹಾಗೆ, ಒಂದು features ಬಿಟ್ಟು ಇನ್ನೊಂದು ಒಂದು ಬಿಟ್ಟು ಇನ್ನೊಂದು.

bus ಅಲ್ಲಿ ಹೋಗುವವರು ಕಡಿಮೆಯ ಅಂತ .

bus ಅಲ್ಲಿ ಯಾರು school ಮಕ್ಕಳು, ಶಾಲೆಗೆ ಹೋಗುವ college ಗೆ ಹೋಗುವ ಮಕ್ಳು.

ಹೌದು ಹೌದು. ಅದ್ರಲ್ಲಿ ಕೂಡ ಈಗ train facility ತುಂಬ improve ಮಾಡಿದಾರೆ ಅಲಾ.

Aeroplane ಬಿಡು ನಮಂತವ್ರಿಗೆ ಎಲ್ಲ ಸಾಧ್ಯ ಇಲ್ಲ, ಆದ್ರೂ train facility ತುಂಬ ಚಂದ ಉಂಟ ಈಗ.

ನೀನ್ ಬೆಂಗಳೂರಿಗೆ ಹೋದ್ಯ vistadome ಅಲ್ಲಿ.

ನಾವ್ ಮೊನ್ನೆ ಹೋಗಿ ಬಂದ್ವಿಯಾ, Christmas ರಜೆ ಇತ್ತತಾ, ಹಾಗೆ ಮ್ಯಾಕ್ಲಿಗೆ ಏನೆಲ್ಲ ಕರ್ಕೊಂಡು ಹೊದ್ದು.

ಹಾಗೆ, ಅವ್ರಿಗೆಸ ಎಲ್ಲಾ ಖುಷಿ ಆಯ್ತು ನಮ್ಗೆಸ ಖುಷಿ ಆಯ್ತು.

ಹ, ಚಂದ ಆಗ್ತಾದೆ ಅದ್ರಲ್ಲಿ full glass ಅಲ್ವಾ.

ಆ ಘಾಟಿ ಅಲ್ಲಿ ಹೋಗುವಾಗ ಎಲ್ಲ ಚಂದ ಆಗ್ತಾದೆ ನಾವು bus ಅಲ್ಲಿ ಎಲ್ಲ ಹೋದ್ರೆ ಗೊತ್ತೆ ಆಗುದಿಲ್ಲ ಮರ್ರೆ, ಘಾಟಿ ಅಲ್ಲಿ ತುಂಬ ಚಂದ ಇತ್ತು ಹೋಗ್ಲಿಕ್ಕೆ.

ಸುಮ್ನೆ time ಎಲ್ಲಾ waste ಆಗ್ತಾ ಇರ್ತದೆ, ಅದ್ಕೆ ನಮ್ದೇ ಗಾಡಿ ಇದ್ರೆ. ಹ್ಮ್ ಹ್ಮ್ ಹ್ಮ್, . ಎಲ್ಲಿ ಬೇಕಾದ್ರು ನಿಲ್ಸಿ ಎಂತಾದ್ರೂ ತಿಂದುಸ ಹೋಗ್ಬೋದು, bus ಅವ್ರು ಎಲ್ಲಿ ನಿಲ್ಲಿಸ್ತಾರೆ, ಅಲ್ಲಿಯೇ ನಿಲ್ಬೇಕು. ಹ್ಮ್ ಹ್ಮ್, time ಕೂಡ ತುಂಬಾ ತುಂಬಾ consume ಆಗ್ತಾದೆ ಅಲ. ಅದೆ, section ಅಲ್ಲಿ ಎಲ್ಲ ತುಂಬಾ. ಹ್ಮ್ ಹ್ಮ್ ಹೌದು ಹೌದು ಹಾಗೆ, ಸರಿಯಾ ನಾನ್ ಹಾಗಾದ್ರೆ ನಿನ್ಗೆ ಮತ್ತೆ ಮಾಡ್ಲಾ ಸ್ವಲ್ಪ busy ಇದ್ದೇನೆ.

ಏನಿಲ್ಲಾ ಸುಮ್ನೆ ಕೂತ್ಕೊಂಡಿದ್ದೆ ನೀವೆನ್ ಮಾಡ್ತಿದೀರಿ?

ನಾನೇನಿಲ್ಲಾ ಹಂಗೆ ಸುಮ್ನೆ ನಿಮ್ಗ್ ಒಂದ್ ಕರೆ ಮಾಡಣ ಅಂತ್ ಮಾಡ್ದೆ.

ನಾವಿವಾಗ್ ಏನು ಕೆಲ್ಸಾ ಮಾಡ್ತಿಲ್ಲ ಮನೇಲೆ ಇದೀನಿ ನೀವು?

ನಾನು software company ಲಿ work ಮಾಡ್ತಿದೀನಿ.

ಹೌದಾ ನಿಮ್ದು ಏನು ನೀವ್ ಓದಿರೋದು?

ಹೌದಾ ಹಾ ಹಾ ಮತ್ ಇದನ್ನು work ಮಾಡ್ತೀರಾ?

ಹಾ ಅಂದ್ರೆ civil work ಇರತ್ತಲಾ ಅದು company ಲಿ work ಮಾಡ್ತಿದ್ದೆ. ನೀವ್ ಏನ್ ಮಾಡ್ತೀರಿ?

ಹಾ ನಂದು eng~ ನಂದು Electrical Engineer ಮುಗ್ದೇತ್~ ಮುಗ್ದೇತಿ.

ನಾನು ಮೊದಲು work ಮಾಡ್ತಿದ್ದೆ. ಇವ್ರ್ ಮದ್ವೆ ಆದ್ ಕೂಡ್ಲೇ ಬಿಟ್ ಬಿಟ್ಟೆ.

ಹೌದಾ ಮದ್ವೆ ಆದ್ಮೇಲೆ ಹಂಗ ಆಕ್ಕೇತಿ ಕೆಲ್ಸಾ ಮಾಡಕ್ ಆಗಲ್ಲ ಬಿಡ್ರಿ.

ಹಾ ಹೌದ್ರಿ ಆದ ನನ್ನ husband government worker ಹಾಂಗಾಗಿ ನಂಗ್ ಮಾಡಾಕ ಆಗ್ಲಿಲ್ಲಾ. ಅವ್ರ್ ಇಲ್ಲಿ ಇರೋದ್ರಿಂದ ನಾನು ನಾನು software company ಲಿ work ಮಾಡ್ತಿದ್ದೆ.

ಹೌದ ಹ ಮತ್ತ್ ಏನ್ ಕೆಲ್ಸಾ ಮಾಡ್ತಿದ್ರಿ ನೀವ್ ಮೊದ್ಲ?

ನಾನು ನಂದ್ ನಾ Java developer ಆಗಿ work ಮಾಡ್ತಿದ್ದೆರೀ. ಅಂದ್ರ್ Java developing ಕಲ್ತಿದ್ದಿದ್ದ್ Java but work ಮಾಡಾಕತ್ತಿದ್ದ ನಾನ್ ಅಲ್ಲಿ banking sector ಒಳಗ್ work ಮಾಡ್ತಿದ್ದೆ.

ನೀವು software Civil Engineering ಮಾಡಿ ಇದರ್ಮೇಲ್ work ಮಾಡತೀರಿ? ನಿಮಗೀಗ ಆಲ್ದ ನಿಮಗ್ ಗೊತ್ತ ಐತಲ್ರಿ civil field ಹೆಂಗೈತಂತ. ಹಾಂಗಾಗಿ software company ಗೆ jump ಆದ್ವಿರಿ.

ಅದು software ಅಂದ್ರ್ ಏನ್ civil related ಇರ್ತೇತಿ billing .

ಮತ್ತ್ ಈಗೇನ್ ಮತ್ತ್ job ಮಾಡೋ ವಿಚಾರ್ರೇನಿಲ್ಲಾ ಏನ್ರಿ?

ಮತ್ತ ಮಾಡ್ಬೇಕ್ರಿ ಇವಾಗೇನ್ ಎಲ್ಲಾ work from home ನೇ ಇರ್ತಾವಲ್ರಿ. ಮನಿಯಿಂದಾನೇ ಕೆಲ್ಸಾ ಮಾಡುದೈತಲ್ರಿ ಇವಾಗೆಲ್ಲಾನೂ.

ಮತ್ತ್ ಯಾವದರೆ ಹುಡಿಕ್ಯಾಡ್ಕೊಂಡ್ ಮಾಡ್ಬೇಕ್ರಿ ಇನ್ನಮ್ಯಾಲಿಂದ ಮಾನ್ಯಗಾರ ಕೂತ್ ಏನ್ ಮಾಡುದ್ರಿ ಕೆಲ್ಸಾ ಇರಲಿಕ್ಕಂದ್ರ ಬ್ಯಾಸರಲ್ರಿ.

ಹೌದ್ರಿ ಮನಿ ಕೆಲ್ಸಾ ಮುಗದ್ಮ್ಯಾಲೆ ನಾವು ಮತ್ತ್ ಬೇಜಾರ್ ಆಗಿಬಿಡ್ತೇತಿ ಮನ್ಯಾಗ.

ಹಾ ಹೌದ್ರಿ. ಕೆಲ್ಸಾ ಇದ್ರೇನ್ ಅಲ್ರಿ ಎಲ್ಲ time pass ಆಗೋದು time ಹೋಗೋದು.

ಅಂದ್ರ್ ಅಂದ್ರ್ ಈಗ ನಾನು ಇದರ್ಮ್ಯಾಲ್ software ಮ್ಯಾಲೇನ ಹುಡಿಕ್ಯಾಡ್ಕೋಬೇಕಂತ ಮಾಡಿನ್ರಿ ಮತ್ ಮದ್ಲಿನ್ದ್ ಆದ್ರೆ ಗೊತ್ತಿಲ್ರಿ ನೋಡ್ಬೇಕ್ ಇನ್ನ ಸಿಗ್ಬೇಕಲ್ರಿ ಮನಿಯಿಂದ ಕೆಲ್ಸಾ ಮಾಡುದ ಸಿಗ್ಬೇಕಲ್.

ನಿಮ್ದ salary package ಏನಿತ್ರಿ ಎಷ್ಟ್ ಕೊಡ್ತಿದ್ರ್ ನಿಮ್ಗ ಸಂಬಳಾ?

ಅಲ್ಲಿ two poi~ two point four ಕೊಡ್ತಿದ್ರರ್ರಿ ನಿಮದ್ರಿ?

ನಮ್ದು ಅಷ್ಟ ರೀ almost ಈಗ ನಾನು recent ಆಗಿ join ಆಗೇನ್ರಿ.

ಹ್ಮ್ ಕೆಲ್ಸಾ ಹೆಂಗಿದೇರಿ? ಚುಲೊ ಇದೇರಿ?

ಹಾ starting ಏನೋ training time ನ್ಯಾಗ್ ಅಷ್ಟ full ಎಲ್ಲಾ ಚುಲೊ ಇತ್ತ್ರಿ. but ಇವಾಗೆಲ್ಲಾ ಕೆಲ್ಸಾ ಜಾಸ್ತಿ ಆಗಾತೇತಿ.